ಇಲ್ಲಿ ಒಟ್ಟು ಯೋಳು ಟ್ರೋಫಿ ಗಳಿದಾವೆ.

ಮತ್ತು ಮೆಟ್ರೋ ಅಂತ ಇನ್ನೊಂದು ಕಾಣಾ ತ್ತದ.

ಬಿಲ್ಡಿಂಗ್ ಅದ ಅದ್ರ ಹೆಸರು ಭಾರತ್ ಬೋರ್ಡ್ ಅಂತ.

ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾರ್ ನೀರಾಗ

ಅಲ್ಲಿ ವನೂರ ಇಪ್ಪತ್ತು ಅಂತ ಯಲ್ಲೋ ಕಲರ್ ನಾಗ್ ಬಾರ್ದಿನ್ದಾದ.

ಮತ್ ಇಲ್ಲೆಲ್ಲಾ ಮಾರಿ ಹಚ್ಚ ಕ್ರೀಮ್ ಅವ.

ಬಹಳಷ್ಟು ಜನ ಎಲ್ಲಾ ನೀರಾಗ ಇಲ್ದಿ ಕೈ ಜೋಡಿಸಿ ನಿಂತಾರ.

ಇದು ಒಂದು ಬೆಟ್ಟ ಗುಡ್ಡಗಳ ಪ್ರದೇಶ ಅದ.

ಅಲ್ ದೂರದಲ್ಲಿ ಇಬ್ಬರ್ ಮೂವರ್ ಮನುಷ್ಯರ ಅರ.

ಮತ್ತೆ ಇಲ್ಲಿ ಒಂದು ಟ್ರೈನ್ ಬಂದ್ ನಿಂತದ.

ಅಲ್ಲಿ ಒಬ್ಬನ್ ಕಾಲಾಗ ವಯರ್ ಬಿದ್ದದ.

ಇದು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಅದ.

ಐದಾರು ವಯರ್ ಬಂಡಲ್ ಅವ

ಇಲ್ಲಿ ರೀ ಇಮೇಜ್ ಸಲೂನ್ ದು ಮೂರು ಬೋರ್ಡು ಗಳವ.

ಇದು ಹಿಂದುಸ್ತಾನ್ ಟು ವೀಲರ್ ಸರ್ವಿಸ್ ಇನ್ ದುಕಾನ ದ.

ಮತ್ತೆ ಎರಡು ಸೈಡ್ ಕಿಟಕಿ ಅವ.

ಇದು ಶ್ರೀ ಬುತ್ತಿ ಬಸವಣ್ಣನವರದು ಗುಡಿಯದ.

ಇಲ್ಲಿ ಆರ್ ಜನ ಹೆಣ್ಣಮಕ್ಕಳು ಮತ್ತು ಇಬ್ಬರ್ ಗಂಡ್ಸರು ಹೂವ ಕಡಿಲತ್ತಾರ.

ಇದೊಂದು ಮೌಸ್ ಇರು ಮೌಸ್ ಅವಾ.

ಇದೆಲ್ಲಾ ಗ್ಲಾಸ್ಸಿಂದು ಕಿಟಕಿಒಳಗ್ ಕುರ್ಸಿದ್ ಅವ.

ಸರ್ವಿಸ್ ಸೆಂಟರ್ ಅದ.